ಇದರಲ್ಲಿ ಹಲವಾರು ಮನುಷ್ಯರು ಕುಳಿತುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವುದನ್ನು ನೋಡಬಹುದು.

ಮತ್ತು ಒಂದು ಸರಲು ಕೂಡ ಕಾಣಿಸ್ತಾ ಇದೆ.

ಒಬ್ಬ ನಿಂತುಕೊಂಡಿರುವುದು ಕೂಡ ಕಾಣಿಸ್ತಾ ಇದೆ.

ಮತ್ತು ಇನ್ನೊಂದು ಬದಿಯಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆ.

ಅನತೇ ದೂರದಲ್ಲಿ ಎರಡು ಗುಡ್ಡಗಳು ಕಾಣುತ್ತಿದ್ದಾವೆ.

ಮತ್ತು ಇನ್ನೊಂದು ಬದಿಯಲ್ಲಿ ಒಂದು ಕಾರ್ ಮತ್ತು ಜೀಪ್ ಕೂಡ ಕಾಣಿಸ್ತಾ ಇದೆ.

ಚಿಕ್ಕ ಚಿಕ್ಕ ಬಂಡೆಗಳು ಕೂಡ ಕಾಣುಸ್ತಿದಾವೆ.

ಮಸುದಿಯ ಗೋಪುರ ಕೂಡ ಕಾಣಸ್ತಾ ಇದೆ.

ಮತ್ತು ಇನ್ನೊಂದು ಬದಿಯಲ್ಲಿ ಗೊಂಬೆಗೆ ಉಡಿಸುವ ಬಟ್ಟೆಗಳು ಕೂಡ ಕಾಣಿಸ್ತಾ ಇದೆ.

ಒಂದು ಕಟ್ಟಡ ಕಾನಸ್ತಾ ಇದೆ ಕಟ್ಟಡದ ಮುಂಭಾಗದಲ್ಲಿ ಒಂದು ಕಾರ್ ಅನ್ನು ಪಾರ್ಕ್ ಮಾಡಿದಾರೆ.

ಒಂದು ನೀಲಿ ಬಣ್ಣದ ಶೆಡ್ ಕಾಣಿಸುತ್ತಿದೆ ಈ ಶೆಡ್ ನ ಒಳಗಡೆ ಹಲವಾರು ಕಾರ್ ಗಳನ್ನು ಪಾರ್ಕ್ ಮಾಡಿರುತ್ತಾರೆ.

ಮತ್ತು ವ್ಯಾಯಾಮ ಮಾಡಲು ಸಾಮಗ್ರಿಗಳು ಕೂಡ ಕಾಣಿಸ್ತಾ ಇದೆ.

ಆತ ಬುದ್ಧನ ವಿಗ್ರಹದ ಎದುರುಗಡೆ ನಿಂತುಕೊಂಡಿರುವುದು ನೋಡಬಹುದು.

ಮತ್ತು ಎಲೆಗಳು ಮತ್ತು ಹೂವಿನ ಹಾರಗಳು ಕಾಣಿಸ್ತಾ ಇದೆ.

ಮತ್ತು ಬುದ್ಧನ ವಿಗ್ರಹದ ಪರದೆ ಕೂಡ ಕಾಣಸ್ತಾ ಇದೆ.

ಮತ್ತು ಇನ್ನುಳಿದ ಮೂರ್ತಿಗಳಿಗೆ ಬೇರೆ ಬೇರೆ ಶಲೆ ಕಿರೀಟದ ವ್ಯವಸ್ಥೆ ಇದೆ.

ಚಿಕ್ಕ ಚಿಕ್ಕ ಗಿಡಗಳು ಕೂಡ ಕಾಣಿಸ್ತಾ ಇದಾವೆ.

ತ್ತು ಎದುರು ಭಾಗದಲ್ಲಿ ಮರಗಳು ಕಾಣಿಸ್ತಾ ಇದೆ.